ದೊಡ್ಡದಾದ ಮೀನುಗಳು ಅದೇ ರೀತಿ ದೊಡ್ಡದೊಡ್ಡದಾದ ಮೀನು ಒಂದು ಮೀನು ಮುರು ಕೆ_ಜಿ ನಾಲ್ಕು ಕೆ_ಜಿ ಬರ್ತಕ್ಕಂತ ಮೀನಾಗಿರುತ್ತೇ. ಇಲ್ಲಿ ನಾನಾ ಬಗೆಯ ಮೀನುಗಳಿವಿ ಇದರಲ್ಲಿ ಎರಡು ಮೂರೂ ವೆರೈಟಿ ಇದೆ. ಅವರೇ ಮೋಸ್ಟ್ಲಿ ಕ್ಲೀನ್ ಮಾಡಿ ಕೊಡೋಕು ರೆಡಿ ಇದಾರೆ.